ಇದು ಒಂದು ಹಳ್ಳದ ಚಿತ್ರ ಇದು ಇಲ್ಲಿ ಎರಡು ರೀತಿಯ ಬ್ರಿಡ್ಜ್ಗಳನ್ನು ನಾವು ನೋಡಬಹುದು ಇದು ತುಂಬಾ ಬ್ಯೂಟಿಫುಲ್ ಆಗಿ ಇರ್ತಕ್ಕಾನಂತದ್ದು ಬಹುಶಹ ಇದು ನಾಥ್ ಈಸ್ಟ್ ಕಡೆಯಿದ್ಯೋ ಅಂದ್ಹಾಗೆ ಕಾಣಬರ್ತಿದೆ.

ಭ್ರಷ್ಟಾಚಾರ ನಿಗ್ರಹ ದಳದ ಸೂಪರ್ಡೆಂಟ್ ಅವರ ಕಚೇರಿ ಇಲ್ಲಿ ಯಾವುದೇ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿಲ್ಲ ಆದರೆ ಕಚೇರಿಗೆ --

ಅದರ ಮುಂದುಗಡೆ ಇರುತ್ತಾಕಂತಹ ಗಾರ್ಡನ್ ತುಂಬಾ ಚೆನ್ನಾಗಿ ಮೇನ್ಟೇನ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅಲ್ಲಿ ಇರುವ ಲಾನ್ ತುಂಬಾ ಹುಲ್ಲನ್ನು ಬೆಳೆಸಿದ್ದಾರೆ ಸೊ ಚೆನ್ನಾಗಿದೆ

ಇದು ನಗರದ ಒಂದು ಎಂಟ್ರನ್ಸ್ ನಲ್ಲಿ ಇರುವಂತಹ ಒಂದು ಕಮಾನಿನ ಚಿತ್ತರ ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಮಧ್ಯ ಸರ್ಕಲ್ ನಲ್ಲಿ ಬಂದು --

ಓ ಇದು ಒಂದು ಆ ಟೈಲ್ಸ್ ಮತ್ತೆ ಪ್ಲೈವುಡ್ ನ್ನ ಮಾರಾಟ ಮಾಡತಕ್ಕಂತ ಒಂದು --

ಆ ಸೊ ಅಲ್ಲಿ ಈಗ ಸದ್ಯಕ್ಕೆ ಯಾರೂ ಕೂಡ ಮಕ್ಕಳು ಆಟ ಆಡ್ತಾ ಇಲ್ಲ ಟೈಲ್ಸ್ ಗಳನ್ನ ಜೋಡಿಸಿದ್ದಾರೆ ಆ ನೋಡ್ಲಿಕೆ ಒಂದು ತುಂಬ ಸುಂದರವಾಗಿ ಕಾಣುವಂತ ಒಂದು ದೃಶ್ಯ.

ಇದು ಒಂದು ಎಕ್ಸಿಬಿಷ ನ್ ಸ್ಟ್ರಚ್ಛರ ಇದು ಆ ಜಾಗ ಸೋ ಅಲಿ ಒಳಗಡೆಗೆ ಬೇಲಿ ಹಾಕಿ ಎಲ್ಲಾ ಷಡ ಳನ್ನು ಹಾಕಿದ್ದಾರೆ ಒಳಗಡೆಗೆ ಬೇರೆ ಬೇರೆ --

ಪಾಸ್ ಮಾಡ್ತಾ ಇರ್ತಕ್ಕಂತದನ್ನ ನಾವು ಗಮನಿಸ್ತಾ ಇದ್ದೀವಿ ಅದರ ಪಕ್ಕದಲ್ಲಿ ಬೇರೆ ರೀತಿಯ ಆಟಿಕೆಗಳು ಇದ್ದಾವೆ ಮತ್ತೆ ಗಿಡಮರಗಳೆಲ್ಲ ಕೂಡಿರುವುದರಿಂದ ತಂಪಾದ ವಾತಾವರಣ ಕೂಡ ಅಲ್ಲಿ --

ಹಾಗೇನೆ ಕಾಂಪೌಂಡ್ ಪಕ್ಕದಲ್ಲಿ ಗೇಟ್ ಇದೆ ಅಲ್ಲಿ ಆ ಗೇಟ್ ಅಲ್ಲಿಒಂದು ಎರಡು ಮೂರು ಜನ ವಿದ್ಯಾರ್ಥಿಗಳು ಆ ಗೇಟ್ಜನ ನೋಡ್ತಾಕಂತಹ ದೃಶ್ಯ ಅಂದ್ರೆ ಗೇಟ್ ನ ಹಿಂಬಾಗದಲ್ಲಿ ನಿತ್ಕೊಂಡು.

ಆ ಸೊ ಅಲ್ಲಿ ಡಬಲ್ ಡೆಕರ್ ಅ ಕ್ರೂಸ್ ಅದು. ಆ ಅದರ್ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದೂ ಒಂದು ದೋಣಿ ಇದೆ. ಸೊ ಹಾಗೇನೇ ಈಕಡೆ ಬಾರ ಭಾಗದಲ್ಲೂ ಕೂಡ ಇನ್ನೊಂದು ಚಿಕ್ಕ ದೋಣಿಯನ್ನ ನೋಡ್ತಾ ಇದ್ದೀವಿ .